ಹಾಗೂ ಅದರ ಎದುರುಗಡೆ ಕೆಲವು ನೇಗಿಲು ಹಾಗೂ ಇತರೆ ಟ್ರ್ಯಾಕ್ಟರ್ ಗಳ ಮಿಷನ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಹಾಗು ಪಕ್ಕದಲ್ಲಿ ಗೋಡೆಗೆ ಎರಡು ಕೆಂಪು ಬಣ್ಣದ ಬೋರ್ಡ್ ಗಳಿವೆ.

ಹಾಗೂ ತುಂಬಾ ಕಾರ್ಮಿಕರು ಕೆಲಸವನ್ನು ಮಾಡುತ್ತಿದ್ದಾರೆ.

ಮತ್ತು ಒಳಗಡೆ ಒಂದು ದೊಡ್ಡ ಸ್ತಂಭವಿದೆ.

ಇದು ಒಂದು ಬೆಳಗಳ ಔಷಧಿಯ ಅಂಗಡಿಯ--

ಮತ್ತು ಒಂದು ಕಡೆ ಎರಡು ಎಸಿಗಳನ್ನು ಕೂಡ ಕುಡಿಸಿದ್ದಾರೆ.

ಹಾಗೂ ದೇವಸ್ಥಾನದ ಒಳಗಡೆ ಮೂರು ದೇವರ ಮೂರ್ತಿಗಳಿವೆ ಹಾಗೂ ಒಬ್ಬ ವ್ಯಕ್ತಿಯು ದೇವರ ಪೂಜೆಯನ್ನು ಮಾಡುತ್ತಿದ್ದಾನೆ.

ಮತ್ತು ಅಂಗಡಿಯ ಎದುರುಗಡೆ ಚಿಕ್ಕ ಚಿಕ್ಕ ಗಿಡಗಳ ಕುಂಡಲವನ್ನು ಕೂಡ ಇಟ್ಟಿದ್ದಾರೆ.

ಇಲ್ಲಿ ತುಂಬಾ ಚಿಕ್ಕ ಚಿಕ್ಕ ಮುಸ್ಲಿಂ ವಿದ್ಯಾರ್ಥಿಗಳು ನೆಲದ ಮೇಲೆ ಕುಳಿತು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾರೆ.

ಇಲ್ಲಿ ತುಂಬಾ ತುಂಬಾ ಚಿಕ್ಕ ಗುಡಿಗಳಿವೆ ಮತ್ತು ಗುಡಿಗಳ ಮೇಲೆ ಬಟ್ಟೆಯನ್ನು ಇಟ್ಟಿದ್ದ--

ಇದು ಒಂದು ಬೀಜ ಔಷಧಿಗಳ ಅಂಗಡಿಯಾಗಿ--

ಇದು ಒಂದು ಬ್ಯೂಟಿ ಪಾರ್ಲರ್ ಆಗಿ --

ಮತ್ತು ಕೆಲವು ಕ್ರೀಮ್ ಗಳು ಕೂಡ ಇವೆ.

ಮತ್ತು ಕೆಫೆ ಅನ್ನು ಕಪ್ಪು ಬಿಳಿ ಹಾಗು ಹಳದಿ ಬಣ್ಣದ ಬಲೂನ್ ಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ.

ಹಾಗೂ ಈ ಬೋರ್ಡ್ ನ ಕೆಳಗಡೆ ಟಾಟಾ ಸ್ಕೈ ಎಂಬ ಮತ್ತೊಂದು ಬೋರ್ಡ ನ್ನು ಹಾಕಿದ್ದಾರೆ.

ಮತ್ತು ಒಂದು ಕಡೆ ಬೋರ್ಡ್ ಅನ್ನು ಕೂಡ ಹಚ್ಚಿದ್ದಾರೆ.

ಹಾಗೂ ಬುಕ್ ಸ್ಟಾಲ್ ನ ಒಳಗಡೆ ಕೆಮೆಸ್ಟ್ರಿ ಬಯಾಲಜಿ ಮತ್ತು ಇತರ ಪುಸ್ತಕಗಳು ಕೂಡ ಇವೆ.

ಮತ್ತು ಬೇರೆ ಬೇರೆ ಕಂಪನಿ ಗಳ ಹೆಸರುಗಳ ಪೆನ್ ಗಳು ಕೂಡ ಇವೆ.

ಬೋರ್ಡ ನ ಮೇಲೆ ಶ್ರೀ ಲಕ್ಷ್ಮಿ ಸತ್ಯನಾರಾಯಣ ಗೋಶಾಲೆ ಎಂದು ಬರದಿದ್ದಾರೆ.

ಮತ್ತು ಶ್ರೀ ಕೃಷ್ಣ ಆಕಳ ಚಿತ್ರವನ್ನು ಹಾಕಿದ್ದಾರೆ.

ಇದು ಒಂದು ಬಟ್ಟೆಯ ಅಂಗಡಿ ಆಗಿ--

ಮತ್ತು ಆ ಅಂಗಡಿಯ ಮೇಲ್ಗಡೆ ನ್ಯೂ ಸಾಯಿ ಬಾಂಬೆ ವುಡನ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಎಂಬ ಬೋರ್ಡ್ ಅನ್ನು ಹಾಕಿದ್ದಾರೆ.

ಹಾಗು ಅಂಗಡಿಯ ಮೇಲ್ಗಡೆ ಬ್ಲೂ ಒಸಿಯನ್ ಅಕ್ವೇರಿಯಂ ಎಂಬ ಬೋರ್ಡನ್ನು ಹಾಕಿದ್ದಾರೆ.

ಹಾಗೂ ಕೆಳಗಡೆ ಶಟರ್ ಕೂಡ ತೆರೆದಿದೆ.

ಮತ್ತು ಮಂದಿರದ ಹಿಂದೆ ಒಂದು ಗಿಡ ಮರಗಳು ಕೂಡ ಬೆಳೆದು ನಿಂತಿವೆ.

ಮತ್ತು ಮೆಡಿಕಲ್ ನ ಒಳಗಡೆ ಟಾನಿಕ್ ಬಾಟಲ್ ಹಾಗೂ ಇತರ ಟ್ಯಾಬ್ಲೆಟ್ಸ್ ಗಳು ಮತ್ತು ಕ್ರೀಮ್ ಗಳು ಕೂಡ ಇವೆ.

ಹಾಗೂ ಮೇಲ್ಗಡೆ ಮುತ್ತೂಟ್ ಪಿನ್ ಕಾರ್ಪ್ ಎಂಬ ಇನ್ನೊಂದು ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ತುಂಬ ಟೇಬಲ್ ಹಾಗು ಕುರ್ಚಿಗಳನ್ನು ಹಾಕಿದ್ದ--

ಗೋಡೆಗೆ ಎರಡು ಟೇಬಲ್ ಫ್ಯಾನ್ ಗಳನ್ನು ಕೂಡ ಕೊಡಿಸುತ್ತಾರೆ.

ಮತ್ತು ಗೋಡೆಗೆ ತುಂಬಾ ಫೋಟೋ ಗಳನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ಬೀದರ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಬೀದರ್ ಎಂದು ಕಟ್ಟಡದ ಮೇಲ್ಗಡೆ ಬರೆದಿದ್ದಾರೆ.